ಅದ್ರ day ಆಮೇಲೆ

ಆಮೇಲೆ ಇರತ್ತಲ್ಲ ನೆಂಟ್ರ್ ಊಟ ಎಲ್ಲಾ ಇರತ್ತಲ್ಲ ನಾವ್ ಒಂದಿನ gap ಕೊಟ್ಟು ಆಮೇಲ್ reception ಮದ್ವೆ ಆಯ್ತು ಇವತ್ತುನ್ದ್ರೆ ನಾಳೆ ಒಂದ್ ದಿನ gap ನಾಳಿದ್ದು reception .

ನಮ್ದ್ ಈ ಕಡೆ compulsory .

ಹ್ಮ್, ಹೌದು. ಬೀಗ್ರೂಟ, ಬೀಗ್ರೂಟ. ಹ್ಮ್, ಅದು ನಾವ್ gap ಕೊಟ್ಬಿಟ್ ಮಾಡೊದು.

ಹ್ಮ್, ಹ್ಮ್. ನಿಮ್ದು ಮದ್ವೇಲ್ಲೆಲ್ಲ veg ಅಲ್ಲಾ ಊಟ? ಏನೋ ಅದು ಅವರವರ ಮನೆತನದಲ್ಲಿ amount ನೋಡಿ depend . ಹ್ಮ್. ಓಹ್ ಹಂಗೆ ಹಂಗೆ.

ಚೆನ್ನಾಗಿರೋ ಶ್ರೀಮಂತ ಇರೋರು veg, non-veg ಎರಡೂ ಮಾಡಿಸ್ತಾರೆ. ಆಗ್ದೇ ಇರೋರು ಬರೀ ಬರೀ simple ಆಗ್ ಮಾಡ್ಬಿಡ್ತಾರೆ.

ಆ ತರ ನಿಮ್ ಕಡೆ ಬರೀ non-veg ನೇ ಅಲ್ಲಾ. ಹೌದಪ್ಪ. ನಮ್ ಕಡೆ non-veg veg ಅಂತೂ ಯಾರೂ ಮಾಡದೂ ಇಲ್ಲ, ತಿನ್ನದೂ ಇಲ್ಲ ಬಿಡು. ಹ್ಮ್, ನಿಮ್ ಮದ್ವೆ ಅಂದ್ರೆನೇ veg ಅಲ್ಲಾ ಅಲ್ಲಿ special ಥೂ, non-veg ಹ್ಮ್.

ಹಾ hello ಗೌತಮ್ ಹೇಗಿದ್ದೀಯಾ? ಹ ನಾನ್ ಚೆನ್ನಾಗಿದ್ದೇನೆ ನೀನ್ ಹೇಗಿದ್ದಿ? ನಾನ್ ಚೆನ್ನಾಗಿದ್ದೇನೆ ಮತ್ತೆ ಎಂತ ಮಾಡ್ತಿದ್ದಿ ? ಹಾ ನಾನ್ ಇಲ್ಲೇ ನಾನ್ ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೆ ಸ್ವಲ್ಪ ನೀವು ಮತ್ತೆ ಎಲ್ಲಿದ್ದೀರಾ? ನಾನ್ ಮನೇಲಿ ಇದ್ದೇನೆ. ಮತ್ತೆ ವಿಶೇಷ? .

ಹ ಅರಾಮ್ ಇದ್ದಾರೆ ಮತ್ತೆ ಊಟ ಆಯ್ತಾ special ಎಂತಾ?

ನಮ್ಗೆ chicken ಮಾಡಿದ್ರು. ಹ ಏನ್ ಬೇಗ? ಸ್ವಲ್ಪ ಬೇಗ ಮಾಡಿದ್ದೂ ಮಾರೆ ಹಸಿವಾಗ್ತಿತ್ತು.

ನನ್ಗೆ ಈಗ ನಾನ್ degree ಮಾಡ್ತಾ ಇದ್ದೇನೆ ನನ್ಗೆ exam ಆಗ್ತಾ ಉಂಟು ನೀವೆನ್ ಮಾಡ್ತಿದ್ದೀರಾ ?

ಹೆ ಅದು ಸಿಗದೇ ತುಂಬ ಸಮಯ ಆಯ್ತು. ಎಲ್ಲಿ meet ಆಗುದು?

ಹೇಳಿಲ್ಲ ನಿಮ್ಗೆಲ್ಲ exam ಆಗ್ತಾ ಉಂಟು. ಹೌದ exam ಮುಗ್ದ ಮತ್ತೆ ಸಿಗುದ ಎಲ್ಲಿಯಾದ್ರೂ meet ಆಗಿ ಎಲ್ಲಿಯಾದ್ರು ಒಂದು ಕಡೆ ಸೇರಿ ಎಲ್ಲಿಗಾದ್ರು ಹೋಗುದಾ tour ಮಿನಿ .

ಹ ಮತ್ತೆ.

ಹೇಳ್ಬೇಕು college school life ಎಲ್ಲಾ ಈಗ ಇದಿಲ್ಲ ಅಲ. ಹ school life ಎಲ್ಲ ಎಂತ ಇಲ್ಲ.

ಹಾಗೆ ಆಗಿದೆ ಈಗ ಅವಗವಾಗೆಲ್ಲ ಗಮ್ಮತಾಗ್ತಾ ಇತ್ತು ಈಗ ಏನಿಲ್ಲ ಮಾರೆ. ಹೌದು school ಅಲ್ಲಿ ಎಲ್ಲ ಆಟಾಡಿಕೊಂಡು sports ಎಲ್ಲ school day ಎಲ್ಲ ಇತ್ತಲ್ಲ ಈಗ ಆತರದ್ದೇನಿಲ್ಲ.

ಹೌದು ಅದಂತು ಕೊರೊನ ಬಂದ ಮತ್ತೆ ಅಂತು ಏನು ಇಲ್ಲ ಎಲ್ಲ online class ಅಂತ ಆಗಿದೆ. ಅದೆ ಅದೆ ಅದೆ ಈಗ ಹಾಗಾಗಿದೆ ಆವಾಗ ಗಮ್ಮತಾಗ್ತಾ ಇತ್ತು ಈಗ ಗಣರಾಜ್ಯೋತ್ಸವ ಸ್ವಾತಂತ್ರ ದಿನ ಸ್ವಾತಂತ್ರ ದಿನಕೆಲ್ಲ.

ಸಿಹಿ ತಿಂಡಿ ಎಲ್ಲ ಕೊಡ್ತಾ ಇದ್ರು ಅದೆ ಗಮ್ಮತ್ ಅಲ್ಲಿ ಹೋಗಿ ಬರುದೆ ಗಮ್ಮತ್ ಆಗ್ತಾ ಇತ್ತು ಈಗ ಅದೇನಿಲ್ಲ.

ಮತ್ತೆ ಯಾರಾದ್ರೂ ಸಿಕ್ಕಿದ್ರ ಶಾಲೆಯಿಂದ ಯಾರಾದ್ರು friends ಯಾರಾದ್ರು? ಇಲ್ಲ ಯಾರು ಕೂಡ ಸಿಗ್ಲಿಲ್ಲಾ ಎಲ್ಲ ಒಂದು ಒಬ್ಬೊಬ್ರು ಒಂದೊಂದು ಕಡೆ ಇದ್ದಾರೆ ಅದೆ problem ಒಬ್ಬೊಬ್ರು ಒಂದೊಂದು ಕಡೆ ಇದ್ದಾರೆ. ಅದ್ ಹೌದು ಮಾರೆ ಅದ್ ಹೌದು ಈಗ ಒ~ ಒಟ್ಟು ಮಾಡುದೊಂದು ಕೆಲ್ಸ ಆಗಿದೆ ಈಗ.

ಆಗ್ತಾ ಉಂಟು . ಹ್ಮ್ ಆಗ್ಬೋದು ಸರಿ B.Com ಆ? ಹ ಹೌದು B.Com ಮಾಡ್ತಿದ್ದೇನೆ. Okay okay okay ಈಗ ಎಲ್ಲ ಅದೆ B.Com ಗೆಲ್ಲ ಒಳ್ಳೆ scope ಉಂಟು ಈಗ.

ನಾನು ತುಂಬ ಸಮಯ ಸಿಕ್ಕದೆ ಎಲ್ಲ friends ಕೆಲವರೆಲ್ಲ friends ಎಲ್ಲ ಮರ್ತೊಗಿದೆ ಯಾರೆಲ್ಲ ಇದ್ರು ಅಂತ. ಅಲ ಹಾಗಾಗಿದೆ ಈಗ.

ಸರಿ ಹಾಗಾದ್ರೆ ನನ್ಗೆ call ಬರ್ತಾ ಉಂಟು ಮತ್ತೆ ಮಿನಿ call ಮಾಡುದಾ?

ನಾನು ದೀಕ್ಷಾ ma’am , ಕುರ್ಕಾಲ್ ಇಂದ. ಓ ದೀಕ್ಷಾ, ಬಾಳ ಅಪ್ರೂಪ, ಬಾಳ ಅಪ್ರೂಪ ಎಲ್ಲಿದ್ದೀಯ ನೀನು ಈಗ? ನಾನೀಗ ಕೆಲ್ಸದಲ್ಲಿದ್ದೇನೆ ma’am . ಓ ಕೆಲ್ಸ ಸಿಕ್ಕಿತಾ?

ನಿನ್ನೆ ನೋಡ್ವಾಗ ಇಷ್ಟು ಚಿಕ್ಕ ಹುಡುಗಿ ಇದ್ದಿ ಮಾರೈತಿ, ಕಲ್ತು ಕೆಲ್ಸ ಸಿಕ್ಕಿತ ನಿಂಗೆ ಮದ್ವೆ ಗಿದ್ವೆ ಆಗಿದಾ ಹೇಗೆ? ಇಲ್ಲ ma’am ಮದ್ವೆಗೆಲ್ಲ ನಿಮ್ಮನ್ ಕರಿತೇನಲ್ಲ ma’am . ಓ okay okay okay ಹೇಳು ಹೇಳು ಹೇಳು ದೀಕ್ಷಾ ಸ್ವಲ್ಪ ನಾನು busy ಇದ್ದೇನೆ work ಅಲ್ಲಿ ಹೇಳು ಹೇಳು ದೀಕ್ಷಾ. Ma’am ನಂದು ಸ್ವಲ್ಪ cash ಇತ್ತು, ನಿಮ್ಮ bank ಅಲ್ಲಿ ಆ cash ಅನ್ನಿಟ್ರೆ ಅದಕ್ಕೆ ಎಷ್ಟು ಬಡ್ಡಿ ಸಿಗ್ತದೆ?

ಆ ನಮ್ಮಲ್ಲಿ ಬಡ್ಡಿಯೆಲ್ಲ ಆ ಜಾಸ್ತಿ ಉಂಟು ದೀಕ್ಷಾ, ನಮ್ಮಲ್ಲಿ ಒಂದು ವರ್ಷಕ್ಕೆ ಎಂಟುವರೆ percent ಉಂಟು ಸಾದಾರ್ಣ ನೀನು example ಒಂದು ಲಕ್ಷ ಇಟ್ರೆ ಒಂದು ವರ್ಷಕ್ಕೆ. ಎಂಟುವರೆ ಸಾವಿರ ಕೊಡ್ತೇವೆ ಈಗ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ತಾ ಬಂದಿದಾರೆ ಮುಂಚೆಯೆಲ್ಲ highest ಇತ್ತು ನಮ್ದು ಬಡ್ಡಿ, ಹತ್ತು percent , ಒಂಭತ್ತೂವರೆ percent ಹೀಗೆಲ್ಲ ಇತ್ತು.

senior citizen ಅವ್ರಿಗೆ ಸ್ವಲ್ಪ ಒಂದು ಅರ್ಧ percent ಜಾಸ್ತಿ ಉಂಟು.

ಹಾಗಾಗಿ ನೀವು ಸಂಬಳ ಅಗ್ವಾಗ ತಿಂಗಳ್ ತಿಂಗಳು ಒಂದು ಐದ್ ಐದು ಸಾವಿರ RD ಮಾಡ್ಬೋದು, ಒಳ್ಳೆ scheme ಉಂಟು ಐದ್ ಐದು ಸಾವಿರ ಮಾಡಿದ್ರೆ ಒಂದು ವರ್ಷಕ್ಕೆ ಅರ್ವತ್ ಸಾವ್ರ ಆಗ್ತದೆ, ಅದಕ್ಕೆ ಮತ್ತೆ ಬಡ್ಡಿ ಕೊಡ್ತೇವೆ, ಮತ್ತೆ savings account ಗೆ ನಿಮ್ಮ ಹಣ ಹಾಕ್ತ ಹಾಕ್ತ ಬಂದ್ರೆ ಅದನ್ನು ಸಹಾ FD ಮಾಡ್ಬೋದು savings ಆಗ್ತದೆ, ಮತ್ತೆ ಹೆಚ್ಚು ಹಣಯೆಲ್ಲ ಹಾಳ್ ಮಾಡ್ಬೇಡ ಮುಂಚಿನ್ಹಾಗೆ ಈ noodles ಗೆಲ್ಲ ಹಾಕ್ಬೇಡ ಜೀವಕ್ಕೆ ಒಳ್ಳೇದಲ್ಲ ಅದು.

ಮುಂಚೆ ಯಾವಾಗ್ಲೂ ನಿಂಗೆ ಹೇಳ್ತಾ ಇರ್ತೇನೆ ಅಲ್ಲಾ, ಯಾವಾಗ ಬಿಟ್ಟಿದ್ಯ ಹೇಗೆ noodles ತಿನ್ನುವುದೆಲ್ಲ? ಆರೋಗ್ಯಕ್ಕೆ ಒಳ್ಳೆದಲ್ಲ ಅದು. ಈಗ ತಿನ್ನುದಿಲ್ಲ ma’am ಮನೇಲಿಸ ಬೈತಾರೆ. ಆ ಹೌದಾ, ಒಳ್ಳೆದಾಯ್ತು ಒಳ್ಳೆದಾಯ್ತು ಸ್ವಲ್ಪ savings ಮಾಡ್ತಾ ಇರು ಮತ್ತೆ. ಹೆಚ್ಚು ಹಣ ಎಲ್ಲ ಖರ್ಚು ಮಾಡ್ಬೇಡ, ಮತ್ತೆ ಮದ್ವೆ ಆದ್ಮೇಲೆ ಎಲ್ಲ ಸ್ವಲ್ಪ ಹಣ ಎಲ್ಲ ಜಾಸ್ತಿ ಬೇಕಾಗ್ತದೆ ನಿನ್ಗೆ.

ಹಾಗಾಗಿ ಸ್ವಲ್ಪ savings ಮಾಡುದನ್ನು ಕಲಿತಾ ಇರು, ನಮ್ಮಲ್ಲಿ ಮಾಡು ಮಾಡು RD ಯೆಲ್ಲ ಮಾಡು ಒಳ್ಳೆದುಂಟು scheme ಎಲ್ಲ ನಮ್ಮದು. Ma’am ಅದಕ್ಕೆ ಎಂತೆಲ್ಲ ಬೇಕು ಅಂದ್ರೆ ಈಗ cash ಇಡ್ಬೇಕಲ್ಲಾ, Aadhar card ಎಂತಾರು ಬೇಕ ma’am ? ಹಾ ನಮ್ಮಲ್ಲಿ first ಗೆ membership ಆಗ್ಬೇಕು ಆನಂತ್ರ account ತೆಗಿಬೇಕು membership ಮತ್ತೆ account ಗೆ ಒಂದು photo ಐದು copy photo ಬೇಕು, ಮತ್ತೆ Ration card xerox ಎರಡು, Aadhar card .

ಮತ್ತೆ Voter ID ಎಲ್ಲ ಬೇಕು ನಮ್ಗೆ.

ಮತ್ತೆ ಎಷ್ಟು amount ಉಂಟು ದೀಕ್ಷಾ ನಿಮ್ಮತ್ರ?

ಒಂದು fifteen thousand ಉಂಟು ma’am ಈಗ. ಈಗ fifteen thousand ಉಂಟಾ?

ಹಾಗಾದ್ರೆ ಅದು fifteen thousand ಆದ್ರೆ ಅದನ್ನು ಒಂದು ವರ್ಷಕ್ಕೆ ಇಡುವಾ.

ಆನಂತ್ರ ನೀನು ತಿಂಗಳ್ ತಿಂಗಳು ನಿನ್ಗೆ ಖರ್ಚಿಗೆ ಎಷ್ಟು ಬೇಕಾಗ್ತಾದೆ ಮನೆ ಖರ್ಚಿಗೆ ಸ್ವಲ್ಪ ಕೊಡು ತಾಯಿ ತಂದೆ ಕಷ್ಟಪಟ್ಟು ನಿಂಗೆ ಕಲ್ಸಿದ್ದಾರಲ್ಲಾ ಹಾಗಾಗಿ ಅವ್ರಿಗೆಸ ಕೊಡು. ಇಷ್ಟು savings ಅಂತ ಇಡ್ತೇನೆ ma’am , ಅದು ಮನೆ ಅವ್ರಿಗೆ ಬೇಕಾಗ್ತದಲ್ಲ. ಹ್ಮ್ ಹೌದೌದ್ ಹೌದು, ಆನಂತ್ರ ನೀನು ತಿಂಗಳ್ ತಿಂಗಳು RD ಮಾಡು ಅದು best ನಿನ್ಗೆ.

ಆನಂತ್ರ ಸ್ವಲ್ಪ್ ಸ್ವಲ್ಪವೆ account ಗೆ ಹಾಕ್ತ ಬಾ, ಆನಂತ್ರ ಒಂದು ವರ್ಷಕ್ಕೆ ನಾವು ಈ ಹದ್ನೈದ್ ಸಾವಿರದ್ interest ಮತ್ತೆ RD ಯದ್ದು amount ಅದ್ರದು interest ಒಟ್ಟಿಗೆ ಮಾಡ್ತಾ ಹೋಗ್ವಾ. ಒಂದು ಸಲ ನೀನು ಹಣ ಮಾಡ್ಲಿಕ್ ಕಲ್ತ್ರೆ, ಅದು ಮತ್ತೆ ನಿನ್ಗೆ ಬೆಳಿತಾ ಬೆಳಿತಾ ಬೆಳಿತಾ ಹೋಗ್ತದೆ, ಆಯ್ತಾ.

ಹ್ಮ್, ಮತ್ತೆ ವಿಶೇಷ ಏನಾದ್ರು ಉಂಟಾ? ವಿಶೇಷ ಏನಿಲ್ಲ ma’am , ಅದೇ ಇನ್ನು next year ನಿಮ್ಮಾಚೆ office ಗೆ ಬರ್ಲಿಕಿತ್ತು ma’am .

ನಂದು ಅಕ್ಕ ಒಬ್ರು foreign ಅಲ್ಲಿ ಇದಾರೆ ಅವ್ರಿಗು ಹಣ ಇಡ್ಬೇಕಿತ್ತು bank ಅಲ್ಲಿ, ಇಡ್ಬೋದಲ್ಲಾ? ಹಾ ಇಡ್ಬೋದ್ ಇಡ್ಬೋದು, ನಮ್ಮಲ್ಲೀಗ system ಎಲ್ಲ ತುಂಬ ಒಳ್ಳೆದಾಗಿದೆ, ಮುಂಚಿನ ಹಾಗೆ ಅಲ್ಲ ನಮ್ದು online ಆಗಿದೆ, ಮತ್ತೆ ಹಣ ಒಂದು ಕಡೆ ಇಂದ ಒಂದು ಕಡೆಗೆ ನಮ್ದು Google Pay ಮತ್ತೆ transfer ಎಲ್ಲ ಇದೆ ನಮ್ಮಲ್ಲಿಸ.

ಅಂದ್ರೆ system ಎಲ್ಲ ಒಳ್ಳೇದಾಗಿದೆ ಹಾಗಾಗಿ ಅಕ್ಕನಿಗೆ ಸ ನೀನು ಮಾಡಿಸು, ಹ್ಮ್ ಮತ್ತೆ ನೀನು ಚಂದ ಮಾಡಿ ಕೆಲ್ಸ ಮಾಡಿ, ಹಣ ಎಲ್ಲ savings ಮಾಡುದನ್ನು ಕಲಿ ನೀನು.

ಹಾ ಆಗಿದೆ ma’am , ಎಲ್ಲ Pan card ಎಲ್ಲ ಆಗಿದೆ ma’am , ಅವ್ರತ್ರ ಹೇಳ್ಬೋದಲ್ಲ ನನ್ನ ಅಕ್ಕನತ್ರ ಹಾಗಾದ್ರೆ ma’am ? ಹಾ ಅಕ್ಕನತ್ರಸ ಹೇಳ್ಬೋದು ಹೇಳ್ಬೋದು.

ಹಾ okay ma’am , ಸ್ವಲ್ಪ busy ಇದೇನೇ ma’am ಆಮೇಲೆ call ಮಾಡ್ತೇನೆ ನಿಮ್ಗೆ. Okay ದೀಕ್ಷಾ okay thank you .

ಆ ನಾನ್ ಆರಾಮಿದ್ದೇನೆ ದೀಕ್ಷಾ ಅವ್ರೆ. ಆ ನಾನ್ ಚನ್ನಾಗಿದ್ದೇನೆ. ಎಂತ ಮಾಡ್ತಿದ್ದೀರಿ?

ಆ ನೀವ್ ಎಲ್ಲಿದ್ದೀರಿ? ನಾನ್ ಸ office ಅಲ್ಲಿದ್ದೇನೆ. ಇಲ್ಲ ಇಲ್ಲ ಒಂದ್ ನಾಲ್ಕು ವರೆಗೆ ಬಿಡ್ತಾರೆ. ಈಗ ಕೆಲ್ಸ ಮಾಡ್ತಾ ಇದ್ದೇನೆ, ನೀವೂ ಎಲ್ಲಿ ಎಂತ ಮಾಡುದು?

ನಾನೂ ಇಲ್ಲೀ ಶಿವಾನಿ lab ಅಂತ್ ಹೇಳಿ ಉಡ್ಪಿಯಲ್ಲಿ Lab Technician ಆಗಿ work ಮಾಡ್ತಾ ಇದ್ದೇನೆ.

ಹಾ. ನೀವ್ ಎಂತ work ಮಾಡುದು? ನಾನ್ ಇಲ್ಲೀ medical sister ಆಗೀ hospital ಅಲ್ಲಿ work ಮಾಡುದು. ಆಹ್ ಇಲ್ಲೀ ನಿಟ್ಟೆ, ನಿಟ್ಟೆ University ಅಲ್ಲೀ ದೇರ್ಲಕಟ್ಟೆಯಲ್ಲಿ ಮಂಗ್ಳೂರಲ್ಲಿ.

ಆ ಎಂತ ಟಿ, ನೀವ್ ಕಲ್ತದೆಂತ?

ನಾನೂ Diploma in Medical Technician ಹೇಳಿ. ಹೌದಾ! ಇದ್ job ಸ ಅದ್ರ ಅದ್ರ related ಏ ಮಾಡುದಾ? ಹೌದ್ ಹೌದ್, Lab Technician ಹೇಳಿಯೇ job ಸಿಗ್ತದೆ ಅಲ್ಲೇ work ಮಾಡ್ತಾ ಇದ್ದೆನೆ ನಾನು. ಹೌದಾ! ಎಷ್ಟು ಸಮಯ ಆಯ್ತು?

ನಾನ್ ಈ filed ಗೆ ಬಂದು four years ಆಯ್ತು.

ಈಗಾ ಈ present ಆಗೀ ಆ ಪ್ರಾರಂಭ ಆಗೀ two years ಆಯ್ತು.

ನನ್ನದು ಅಹ್ ನಾನ್ ಎಂತ ಮಾಡಿದ್ದೂ MSC ಮಾಡಿದ್ದೂ Medical Physics ಅಲ್ಲೀ, ಆಹ್ ನಂಗೆ ಅದ್ರದ್ದೇ job ಆಯ್ತು ಇಲ್ಲೀ, ಒಂದ್ ವರ್ಷ ಆಗ್ತಾ ಬಂತಷ್ಟೇ ಆಹ್ radiation field ನಮ್ದು cancer treatment . ಮಾಡ್ತೀವಲ್ಲ ನಾವೂ ಅದ್ರಲ್ಲಿ radiation treatment ಕೊಡ್ತಿವಲ್ಲ?

ಆಹ್ ಅದ್ರ ಆಹ್ related work ಇರುದು ನಂಗೆ.

ಹಾಗೆ ಉಡುಪಿ ಆಚೇ ಎಲ್ಲಿ ಸ ಇಲ್ಲ ಈ filed almost ಎಲ್ಲರು ಸ ಮಂಗಳೂರಿಗೆ ಬರುದು, ಇಲ್ಲೀ opportunities ಸ ಜಾಸ್ತಿ. ಎಲ್ಲ ತುಂಬಾ rare ಅಲ್ವ ಬರುದು ಸ ಇಲ್ಲಲ್ಲ. ಆಕಡೆ ಆದ್ರೆ work ಗೆಲ್ಲ ಹಾ ಹೇಳಿದ್ರೆ almost ಅಲ್ಲಿಗೇ ಹೋಗ್ತಾರಲ್ವಾ? ಹಾ ಹೌದು. ಮಂಗಳೂರಿಗೆ ಸಾದಾರ್ಣ ಬರ್ತಾರೆ. ಇದೂ ಉಡುಪಿ ಅಲ್ಲಿ ಮತ್ತೆ ಆಸ್ಪತ್ರೆ ಸ ಅಷ್ಟ್ ಇಲ್ಲಲ್ಲ.

ಯಾ ಎಲ್ಲರೂ ಇಲ್ಲಿಗೆ ಮಂಗಳೂರಿಗೆ ಬರ್ಬೇಕಾಗ್ತದೆ.